ಪ್ಯಾಸೇಜು ಅಲ್ಲಿ ಕುಂದ್ರಿಕ ಕುರ್ಚಿ ಅದಾವ ನೋಡಲು ಸುಂದರವಾದ ಆಕರ್ಷಣೀಯ ಪ್ರದೇಶ--

ಇಲ್ಲಿ ಒಂದು ಗುಡ್ಡದ ಪ್ರದೇಶ ಅದ ಇದೊಂದ್ ಗುಹೆ ಹ್ಯಾಂಗ ಇರ್ತದ ಆಹ್ಹ್ ಗುಹೆ ತರ ಅದ

ಇದೊಂದು ಭವಾನಿ ಮೋಟಾರ್ ಇರೋನ ಶೋ ರೂಮ್ ಅದ ಇಲ್ಲಿ ರಿಪೇರಿ ಮಾಡೋದು ಯಾವುದೇ ತರ ಒಂದು--